ಕೆಲವ್ experiments ಕೆಲವ್ easy ಹಾಗೆ.

ನಿಮ್ದು banking account ಎಲ್ಲ.

ಹಾ account ನಮ್ಗೆ full jolly ಇತ್ತು.

ಅವ್ರು ತುಂಬ jolly ಮಾಡಿ class ಮಾಡ್ತಾ ಇದ್ರು so ಅವ್ರದೇಲ್ಲಾ topic ಸ.

ಎಲ್ಲಾದ್ರು ಎಲ್ಲರಿಗೆ ನೆನಪಿರೋ ಹಾಗೆ ಅತರ ಮಾಡ್ತಿದ್ರು.

Class ತುಂಬ jolly ಇತ್ತು ಮತ್ತೆ free ತುಂಬ ಇತ್ತು.

ಇಲ್ಲ ನಮ್ಗೆ ಜಾಸ್ತಿ ಇರ್ತಿತ್ತು.

ಮತ್ತೆ ಎಂತ statistics ಅಲ್ಲಿ lab ಅಂತ ಇತ್ತು ಅದ್ರಲ್ಲಿ ಸುಮ್ಮನೆ sums ಎಲ್ಲ ಮಾಡ್ಲಿಕ್ಕೆ ಇರ್ತಿತ್ತು ಅದೆಲ್ಲ ನಾವು ಮೊದ್ಲೇ ಎಲ್ಲ ಬರ್ದು ಬರ್ತಿದ್ವಿ ಮತ್ತೆ last ಗೆ free ಸಿಗ್ತಿತ್ತು.

ನಾವ್ಸಾ ಕೆಲವೊಮ್ಮೆ ಹಾಗೆ ಮಾಡಬೇಕಾಗ್ತಾದೆ ಈ ತರದ್ದು long long .

ಕೆಲವೊಮ್ಮೆ ಬಿಡ್ತಾರೆ ಹಾಗೆ ಇಲ್ಲದ್ರೆ ಕೆಲವೊಮ್ಮೆ ಬಿಡುದಿಲ್ಲ ಪುನ repeat ಪುನ ಬರಿಲಿಕ್ಕೆ ಹೇಳ್ತಾರೆ.

ಹಾ college day ಎಲ್ಲ ಚಂದ ಇತ್ತು ಅಲ ನಮ್ಗೆ college day ಸಿಕ್ಕಿತ್ತು ನಮ್ಮ batch ಆದ್ಮೇಲೆ ಕೊರೋನಾ ಬಂದ್ದದ್ದಲ.

ಈ year ನೋಡ್ಬೇಕು ಇನ್ನು ಕೊರೋನಾ ಬರ್ತದ ಇಲ್ವಾ ಅಂತ.

ಹಾ, ಇವಾಗ ನಾನು office ಅಲ್ಲಿದ್ದೇನೆ . ಸರಿ, ನಾಷ್ಟ ಎಲ್ಲ ಆಯ್ತಾ? ಹಾ, ನಾಷ್ಟ ಎಲ್ಲ ಮನೇಲೆ ಮಾಡಿ ಬಂದಿದ್ದು.

ಹಾ ನಮ್ದು ಆಯ್ತು ಇವಾಗ, just ಹೊರಡ್ತಾ ಇದೀನಿ ಈಗ ಕೆಲ್ಸಕ್ಕೆ.

ಹಾ ವಿಷಯ? call ಮಾಡಿದ್ದು? ಹ ಅಂದ್ರೆ, ನನ್ನ ಅಕ್ಕನ ಮಗನ್ನ ಶಾಲೆಗೆ ಸೇರಿಸ್ಬೇಕು ಅಂತ ಇದ್ದಾರೆ.

ನಿಮ್ಮನೇಲೂ ಮಗು ಇತ್ತಲ್ಲ, ಎಲ್ಲಿಗೆ ಸೇರಿಸಿದ್ರಿ ಹಾಗೆ ಕೇಳಿಕ್ಕೆ ಅಂತ call ಮಾಡಿದ್ದು.

ಅಹ್ ಶಾಲೆಯೆಲ್ಲ ಚನ್ನಾಗಿದೆ ಅಂತೆ, ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಕೊಡ್ತಾರಂತೆ.

ಮತ್ತಲ್ಲಿ teachers ಎಲ್ಲ ಚನ್ನಾಗಿದೆ, management ಎಲ್ಲ ಚನ್ನಾಗಿದೆ, ತೊಂದ್ರೆ ಇಲ್ಲ.

ಹಾ, ಅದೇ ವರ್ಷಕ್ಕೆ ನಮ್ಗೆ ಇಪ್ಪತ್ತು ಸಾವಿರ ತನ್ಕ ಹೇಳಿದ್ದಾರೆ. ಹಾ ಒಂದೇ .

ಹೌದು, ಒಮ್ಮೆಲ್ಲೆ ಒಮ್ಮೆಲೆ ಕಟ್ಟುದಾದ್ರೆ ಇಪ್ಪತ್ತೈದು ಸಾವಿರದ್ ತನ್ಕ ಇರುತ್ತೆ ಹೇಳಿದ್ದಾರೆ.

but ಒಮ್ಮೆಲೆ ಕಟ್ಟುದಾದ್ರೆ, ಸ್ವಲ್ಪ discount ಮಾಡ್ತೀವಿ ಅಂತ ಹೇಳಿದ್ದಾರೆ.

ಮತ್ತೆ ತಿಂಗ್ಳು ತಿಂಗ್ಳಿಗೊಂದು bus charge ಒಂದು ಕೊಡ್ಬೇಕು, ಅಂತ ಹೇಳಿದ್ದಾರೆ.

ಹೌದೌದ್, ಬಸ್ ಮನೆಗೆ ಬರುತ್ತೆ but ಅದ್ರ charge ಎಷ್ಟು ಅಂತ ಹೇಳಿಲ್ಲ ಅವರು.

ನಿಮ್ದು area ಎಲ್ಲ ನೋಡ್ಕೊಂಡು ನಾವು, charge ಹೇಳ್ತೇವೆ ಆಮೇಲೆ school ಶುರು ಆದ್ಮೇಲೆ.

ಹೇಳಿದ್ದಾರೆ, ಮತ್ತೆ ಊಟ ಎಲ್ಲ ಕೊಡ್ತಾರೆ ತೊಂದ್ರೆ ಇಲ್ಲ.

ಮಧ್ಯಾನದ್ದು, ಹಾ ಮತ್ತೆ ನಿಮ್ ಅದೆ ಅಕ್ಕನ ಮಗನದ್ದು ಎಲ್ಲಿ? ಆ, ಅವರು ಒಂದು ಕಡೆಯಲ್ಲಿ ಕೇಳಿ ಬಂದಿದ್ದಾರೆ.

ಅವರಿಗೆ ಒಂದೇ ಸಲ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು, ಅದಕ್ಕೆ.

ತಿಂಗಳಿಗೆ ನಾಕು ಸಾವಿರದ ತರ ಕಟ್ಟಿ ಅಂತ ಹೇಳಿದ್ರು.

bus ದ್ದು ಅದ್ರಲ್ಲೆ ಬರ್ತದ ಇಲ್ವ, ಅಂತ ಗೊತ್ತಿಲ್ಲ.

ಹೊ ಹೊ ಹೊ, bus ದ್ದು ಅದು extra ನೀವು ಕೊಡ್ಬೇಕು ಅದು.

ನಾವಿರುವಾಗೆಲ್ಲ ಎಷ್ಟು ಇವಾಗ, ಇನ್ನೂರ ಐವತ್ತು ರುಪಾಯಿಗೆ ಒಂದು ವರ್ಷದ್ದು ಇಡೀ ಶಾಲೆ ಮುಗೀತಿತ್ತು.

ಇವಾಗ ಅಂದ್ರೆ, ಇವಾಗ್ಲೆ ಅಂದ್ರೆ ಮೂರು ಸಾವಿರ ಅಂದ್ರೆ ತಿಂಗ್ಳಿಗೆ LKG ಗೆ ಇನ್ನು ಹತ್ನೇ class ಗೆ ಎಷ್ಟಾಗುತ್ತೆ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಹೌದ್ ಹೌದು, ಮತ್ತೆ ಸ್ವಲ್ಪ ಇವಾಗ ವ್ಯಾಪಾರಸ ಆಗೋಗಿದೆ ಆದ್ರೆ ತೊಂದ್ರೆ ಅಲ್ಲ.

ಇವಾಗ computer knowledge ಮತ್ತೆ dance class.

ನಾನು ಇರುವಾಗ ಏನು ಖಾಲಿ ಶಾಲೆದು ಓದ್ಲಿಕ್ಕೆ ಮಾತ್ರ, ಮತ್ತೆ ಹಾಡುದೆಲ್ಲ ಏನಿದ್ರು school day ಇರುವಾಗ ಒಂದು ಒಂದು ತಿಂಗ್ಳು ಕಲಿಸ್ತಿದ್ರು, dance ಹಾಡೋದೆಲ್ಲ ಆಮೇಲೆ ಬಿಟ್ಬಿಡ್ತಿದ್ರು.

ಮತ್ತೆ, ಮುಂದಿನ್ ಕಾಲದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ school ಗೆ ಶಾಲೆಗೆ.

ಹಾ, ಅವಾಗ ಎಷ್ಟು ಒಂಬತ್ತು ಗಂಟೆಗೆ ಎದ್ದು ಶಾಲೆಗೆ ಹೊರಟ್ರು ಆಗ್ತಿತ್ತು, ಇವಾಗ ಎಂಟು ಗಂಟೆಗೆ bus ಬರ್ತದೆ ಮನೆಗೆ.

ಹೌದೌದೌದೌದು ಹ್ಮ್ ಮತ್ತೆ ಇವೆಲ್ಲ ಆಧುನೀಕರಣವಾಗಿ ಇವಾಗೆಲ್ಲ ನಮ್ಮ school ಸ school ಅಲ್ಲಿಸ ತುಂಬ ತುಂಬ improvise ಇದು ತುಂಬ ಚನ್ನಾಗಿ ಕಲೀತಾರಲ್ಲ, ಕಲಿಸ್ತಾರೆ ಇದು dance ಆಗ್ಲೀ.

ಹಾ ನಂ ಮ ಹಾಗೆ ನನ್ ಅಕ್ಕನ್ ಮಗನ್ನು ಕಳಿಸ್ತಾ ಕಳಿಸ್ತಾ ಇದ್ದೇವಲ್ಲಾ .

ಒಂದೇ ಶಾಲೆಗೆ ಅದೇ ಶಾಲೆಗೆ ಹಾಕಿದ್ದಾ ನಿಮ್ಮ. ಹಾ ಅದೇ ಶಾಲೆಗೆ ಹಾಕಿದ್ದು, ಹೌದು ಅದು ಅಂದ್ರೆ ಅದು ಹನ್ನೆರಡು ಹನ್ನೆರಡು second PU ತನಕ ಇದೆ ಅಂತೆ ಅದ್ರಲ್ಲಿ.

ಹಾ, ಅದ್ರಿಂದ ಒಂದೇ school ಆಗುತ್ತಲ್ಲ ಒಂದೇ ಶಾಲೆ ಆಗುತ್ತಲ್ಲ ನಮ್ಗೆ.

ಮತ್ತೆ ಏನಾದ್ರು ಮತ್ತೆ ನೋಡ್ಕೋ ನೋಡ್ಕೋಬೋದಲ್ವಾ ನಾವು.

ಹಾ ಹಾಗೆ, ಮತ್ತೆ ಅದೇ ನಿಮ್ದು ಅಕ್ಕನ ಮಗದ್ದು ಅದು ಅಲ್ಲಿ, ಎಷ್ಟು ತನಕ ಇದೆ? ಹಾ ಅಲ್ಲಿ ಹತ್ನೆವರಗೆ ಇರ್ಬೇಕು, ಆಮೇಲೆ ಬೇರೆ ಶಾಲೆ. ಬೇರೆ ಶಾಲೆ ಮಾಡ್ಬೇಕು, okay ಸರಿ ಸರಿತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ. ಹಾ ಆಯ್ತು, ನಾನು ನಿಮ್ಗೆ ಮತ್ತೆ call ಮಾಡ್ತೀನಿ ಇವಾಗ office ಅಲ್ಲಿ ಇದ್ದೇನೆ. okay okay okay ಸರಿ, bye bye bye.

Hello ಮತ್ತೆ ಎಲ್ಲಿದ್ದಿ ಮರ್ರೆ ನೋಡ್ಲಿಕ್ಕೆ ಇಲ್ಲ. ನೋಡುದು ಎಂತ ಮರ್ರೆ ಕೆಲ್ಸದ ಮೇಲೆ ಕೆಲ್ಸವೇ ಆಯ್ತು.

ರಜೆ ಆದಿತ್ಯವಾರ ಇರ್ತದೆ ರಜೆ .

ಮಧ್ಯಗೆ ಮಧ್ಯೆ ನಾವ್ ಹಾಕುದಾದ್ರೆ ಮಾತ್ರ ರಜೆ ನಮ್ಗೆ. ಹಾಗೆಯಾ ಊಟ ಆಯ್ತಾ?